ಗವರ್ನಮೆಂಟ್ ಆಫೀಸ್ ಅಂದ್ರೆ ಸ್ಟೂಡೆಂಟ್ ಗಿಡೆನ್ಡ್ ಎಲ್ಲ ಹೋದಾಗ ಆಫೀಸರ್ ಗಳು ಅದು ಒಂದು ಸರ್ಟಿಫಿಕೇಟ್ ಇಲ್ಲ ಅಂದ್ರೂನು ವಾಪಾಸ್ ಕಳ್ಸಿರ್ತ್ತಾರೆ.

ಅದೇ ಏನನ್ನು ರೆಕಮೆಂಡ್ ಇದ್ರೆ ಏನು ಏನೋ ಪೇಪರ್ ಇಲ್ಲ ಅಂದ್ರು ಕೂಡ ನಡೀತಾ ಇರ್ತಾತ್ತೆ ಅದನ್ನ ಸ್ವಲ್ಪ--

ಮ್ಯೂಸಿಕ್ ಮ್ಯೂಸಿಕ್ ಅಂದ್ರೆ ಹೇಳೋದು ಫುಲ್ ಇಜ್ಜಿ ಆದರೆ ಬರ್ಸೋದು ಐತ್ತೆ ಅಲ್ಲ ತುಂಬಾ ಕಷ್ಟ. ಕಲಿಬೇಕು ಅಂತ ಹೇಳಿ ದಿನ ಪ್ರಯತ್ನ ಮಾಡ್ತಾಯಿದೀನಿ ಆದ್ರೆ ಆಗೋದಿಲ್ಲ. ಯಾರ್ಯಾನ ನಮ್ ಕೋಚ್ ಇದ್ರೆ ಫ್ರೀ ಯಾಗಿ ಕಲಿಸುವವರು ಇದ್ರೆ ಹೇಳ್ರಪ್ಪ ನಾನು ಬರ್ತೀನಿ ದಿನಾಲೂ ಕಲಿಯಕ್ಕ.

ಏನೋಪ್ಪ ಇದು ಗೊತಾಗ್ತಿಲ್ಲ. ನೋಡೋಕ್ಕೆ ನೋಡಿದ್ರೆ ಏನೋ ಮೈನಿಂಗ್ ಗಿನಿಂಗ್ ನಾಡಸರೇ. ರೆಡ್ಡಿ ಎಲ್ಲ ಮಂದಿ ಏನಪ್ಪಾ.

ಬಿಲ್ ಕೊಟ್ರ ಕಿಲೋ ಮೀಟರ್ ಗಟ್ಲೆ ಸರಿ ಆಗ್ತದಿಲ್ಲ ರೇಟಿಂಗ್ ಸರಿ ಇರೋದಿಲ್ಲ.

ಎಲ್ಲೋ ಗುದ್ದ್ ಕೊಂಡು ಬಂದನಾ ಕಾರ್ ಆ ಅದಿಕ್ಕೆ ಪೇಂಟ್ ಮಾಡ್ಸತಿದ್ನಾ.

ಹೋಗ್ಬೇಕು ಹತ್ತಿ ನೋಡ್ಬೇಕು ಕಲ್ಲಿನ ರಥ ನೋಡ್ಬೇಕು ಗೋಪುರ ನೋಡ್ಕೋಬೇಕು ಬರ್ತಾಇರ್ಬೇಕು ಅಷ್ಟೇ ನೋಡೋಕ್ಕೆ ಮಾತ್ರ ಸೂಪರ್ ಪ್ಲೇಸ್ .

ನಾಳೆಯಿಂದ ಜಿಮ್ ಗೆ ಹೋಗಿ ಹದಿನೈದು ದಿನ ಜಿಮ್ ಸಿಕ್ಸ್ ಪ್ಯಾಕ್ ಬಂದ್ಬಿಡ್ಬೇಕು ಎಸ್ಟ್ ಬೇಕು ಸಿಕ್ಸ್ ಪ್ಯಾಕ್ .